ಒಂದು ಬೈಕಿನ ಮೇಲೆ ಒಬ್ಬ ಮನುಷ್ಯ ಇಬ್ಬರು ಹುಡುಗಿಯರು ಇದ್ದಾರೆ.

ಅದರ ಮುಂಭಾಗದಲ್ಲಿ ಒಂದು ಚಿಕ್ಕದಾದ ಪೋಸ್ಟರ್ ಇದೆ.

ಆ ಟೇಬಲ್ ಗಳ ಒಳಭಾಗದಲ್ಲಿ ಸಾಮಾನ್ ಗಳು ಇವೆ.

ಮತ್ ಅವರ ಮುಂಭಾಗದಲ್ಲಿ ಒಂದು ದಾರವಾದ ಏಳಗಿ ಇದೆ.

ಇವೆ ಎರಡು ಬಸಸ್ ಗಳು ಇವೆ.

ಓಪನಿಂಗ್ ಗೇಟ್ ತರಾ ಇದೆ ಆ ಗೇಟಿನ ಮೇಲೆ ಹೆಸರು ಬರೆಯಲಾಗಿದೆ.

ಈ ಅಂಗಡಿ ಯಾವುದು ಅಂದರೆ ತರ್ಕಾರಿ ಇಟ್ಟಿಕೊಂಡಿರುವ ಒಂದು ಅಂಗಡಿ ಆಗಿದೆ.

ಡೆಬ್ಬೀಗಳು ಇವೆ ಮತ್ತೊಂದು ತೂಕ ಮಾಡುವ ಕಾಟಾ ಇದೆ.

ಇಲ್ಲಿ ಕೆಲವರು ಕುಳಿತುಕೊಂಡು ಊಟ ಮಾಡುತ್ತಿದ್ದಾರೆ.

ಯಾವದೂ ಅಂಗಡಿ ಎಂದರೆ ಒಮ್ ಸಾಯಿ ಬುಕ್ ಸ್ಟಾಲ್ ಅಂಡ್ ಕೀರನ ಸ್ಟೋರ್ ಎಂದು ಹೆಸರು ಇದೆ.

ಇಲ್ಲಿ ಹಲವಾರು ರೀತಿಯ ಬೇರ್ ಟಾನಿಕ್ ಗಳು ಸಿಗುತ್ತವೆ.

ಇಲ್ಲಿ ಫ್ಯಾನ್ ಗಳು ಇವೆ ಲೈಟುಗಳು ಇವೆ.

ಮತ್ತು ಎರಡು ಲೈಟ್ ಗಳು ಇವೆ.

ಇವರು ಹಾಕಿಕೊಂಡಿದ್ದ ವೇಷ ಭೂಷಣ ಲಂಗ ಉಡ್ನಿಯಾಗಿದೆ.

ಇಲ್ಲಿ ಒಂದು ಲೈಟ್ ನ ಬಾಕ್ಸ್ ಇದೆ.

ಈ ಅಂಗಡಿಯ ಹೆಸರು ಶ್ರೀಕಾಂತ್ ಎಂದು ಇದೆ.

ಮತ್ತು ಹೊರ ಭಾಗದಲ್ಲಿ ತೆಂಗಿನ ರಜ್ಜಿಗೆ ಇವೆ.

ಇದು ಒಂದು ಮನೆ ಅಥವಾ ಸ್ಕೂಲ್ ತರ ಇದೆ.